ಇದೇನಪ್ಪ ಅಂತ ಅಂದ್ರೆ ಗೋಪುರ ನೋಡಲು ಬಹಳ ಸುಂದರವಾಗಿದೆ.

ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಸುಭಾಸ್ ಚಂದ್ರ ಬೋಸ್ ಅವ್ರು ಇದ್ದಾರೆ ನಿಮಗ್ ಗೊತ್ತು ಸುಭಾಸ್ ಚಂದ್ರ ಬೋಸ್ ಅಂತಂದ್ರ --

ಇಲ್ಲೆನಪ್ಪ ಅಂತ ಅಂದ್ರೆ ಮಾಲ್ ಗಳು ನೆನಪ್ ಆಗ್ತಾವ ದೊಡ್ಡ ದೊಡ್ಡ ಮೊಲ್ಸ್ ಇಂಥ ಮಾಲ್ ಗಳು ಏನಪಾ ಅಂತಂದ್ರೆ ಬೆಳಗಾವಿ ದಾಗ್ ಅಂತಾ ಬಹಳ ಆದವು.

ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಗ್ರೌಂಡ್ ಅಯ್ತ್ನಿ ಆ ಗ್ರೌಂಡನಲ್ಲಿ ಏನಪ್ಪಾ ಅಂದ್ರೆ ಹುಡುಗ್ರುಗಳು ಆಟವನ್ನು ಆಡತ ಇದ್ದಾರೆ.

ಈ ಇವು ಏನಪ ಅಂತ ಅಪಾರ್ಟ್ಮೆಂಟ್ಸ್ ಅಂತ ನವೆನ್ ಮಾಡ್ತಿವಿ ಕರೀತೀವಿ ಈ ಅಪಾರ್ಟ್ಮೆಂಟ್ಸ್ ಕೆಳಗಡೆ ಏನ್ ಮಾಡಿರ್ತಾರಪ ಅಂತಂದ್ರ ಕಲೆ ಬಿಟ್ಟಿರ್ತರ.

ಮತ್ತೆ ಏನಪ್ಪಾ ಅಂದ್ರೆ ಇಲ್ಲೇನಾಪ್ಪ್ಪ ಅಂದ್ರ ಹೋದ್ರ ನಮಗೆ ತಂಪಾದ ಗಾಳಿ ಬರತೈತಿ. ಅಲ್ಲಿ ಇಲ್ಲಿ ಚಿಕ್ಕ ಗುಡ್ಡಗಳು ಸಹ ಇವೆ.

ಪ್ರವಾಸ ನೆನಪಾಗುತದೆ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ--

ಬಹಳ ಸುಂದರವಾಗಿದೆ ಇಲ್ಲಿ ದೊಡ್ಡ ಲೈಟ್ ಇದೆ ಎಲ್ಲ ಸಣ್ಣ ಲೈಟ್ ಇದಾವು ಮತ್ತೆ ಕಿಡಕಿ ಇದೆ.

ಇಲ್ಲೇ ಒಬ್ಬ ಮನುಷ್ಯ ಅದನ ಮನುಷ್ಯನ ಪಕ್ಕಕ್ಕೆ ಏನಪ್ಪಾ ಅಂದ್ರೆ ಗಿಡಗಳು ಆದವು.

ಇಲ್ಲೊಬ್ಬ ಮನುಷ್ಯ ಅದನ ಅವನೇನ್ ಮಾಡಿದಾನಪ್ಪ ಅಂತ್ಂದ್ರೆ ತನ್ನ ಜೀವನ ಬ್ಯಾಸರ ಆಗೇತಿ ಅಂತಂದು --